ಅಯ್ಯೋ ಈಗಿನಕಾಲದಲ್ಲಿ ಹುಡುಗರು ಒಂದ್ ಹೇರ್ ಕಟ್ ಮಾಡಸ್ಕೊಳತರೆ ನೋಡಿ ನೋಡಕ್ಕೆ ಆಗಲ್ಲಾ ಯಾವ್ ಯಾವ್ ಸ್ಟೈಲ್ ಅಂತಾನೇ ಗೊತ್ತಾಗಲ್ಲಾ ಒಂದ್ ಒಂದು ಸಿನಿಮಾ ಬಂದಂಗು ಆ ಹೀರೋ ಸ್ಟೈಲ್ --

ಹಣ್ಣಂದ್ರೆ ನಂಗೆ ಬಹಳ ಇಷ್ಟ ಆದ್ರೆ ಈಗಂತು ಹಣ್ಣತ್ತಿನೊದೆ ಬಿಟ್ಟೆ ದಾಳಿಂಬೆ ತಿಂದ್ರೆ ರಕ್ತ ಆಗುತ್ತೆ ಆಹ್ ಮೂಸಂಬಿ ತಿಂದ್ರೆ ಸುಸ್ತು ಹೋಗುತ್ತೆ ಅದು ಇದು ಎಲ್ಲಾ ಹೇಳೋರು.

ಅದು ಆಗಲ್ಲಾ ಅಲ್ಲಿ ಒಂದ್ ರಾಶಿ ಮಕ್ಳೂ ಬರತ್ತವ್ ಅವ ಒಂದುನ್ ಒಂದು ನೋಡಕೊಂಡ ಒಂದನ ಒಂದು ಹೊಡ್ಸಕೊಂಡ ಬಿಳಸ್ಕೊಂಡು ಮತ್ತೊಂದು ಕಥೆ ಮಾಡಕೊಂಡ ಬರತವ.

ಮನೆಲ್ಲಿ ಕಾಲ ಒರೆಸಲಿಕ್ಕೆ ಇಲ್ಲದೆ ಗೋಣಿಚೀಲ ಹಾಕೊಂಡಿದ್ದೆ ಮರ ಈಗ ಎರಡ ದಿನದ ಹಿಂದೆ ಹೋಗಿ ಮಾರ್ಕೆಟ್ ಹೋಗಿ ಒಂದ ಮ್ಯಾಟ್ ತೊಕೊಬಂದೀನಿ.

ನಮ್ಮ ಪಕ್ಕದ ಮನೆ ಅಮ್ಮಗಿಗೆ ಹುಷಾರಿಲ್ಲಾ ಮಾರಯತಿ ಮೆಡಿಕಲ್ ಹೋಗಿ ಮಾತ್ರೆ ತೋಕೋಬರಬೇಕು ಈ ಡಾಕ್ಟರ್ ಹತ್ರ ಹೋಗಿ ನೂರಇವತ್ತು ಮಾತ್ರೆ ತೋಕೋಬರೋಕ್ಕಿಂತ ಆ ಮೆಡಿಕಲ್ ಅನ್ನು ಹತ್ರ ಹೋಗಿ--

ಒಂದ್ ಕಡೆ ಕೂದಲು ತೇಗಸೋದು ಇನೊಂದ ಕಡೆ ಕೂದಲು ಬೀಳೋದು ಮುಂದೆ ಬಾಚುದು ಮತ್ತೆ ಮೇಲೇನೋ ಏರ್ ಸೋದು ಏನೇನೊ ಡಿಫರೆಂಟ್ ಡಿಫರೆಂಟ್ ಹೇರ್ ಸ್ಟೈಲ್ ಮಾಡ್ತಾನೆ ಇರ್ತಾರೆ ನೋಡಕ್ಕೆ ಆಗಲ್ಲಾ.

ಮತ್ ಮಾರನೇ ದಿನಾನೇ ಮಾಡಿ ಸತ್ತಹೋಗಿರೋದು ಅದೇ ಅದಕ್ಕೆ ನೀರೆಲ್ಲಾ ಹಾಕಿ ಗೊಬ್ಬರಯೆಲ್ಲಾ ಹಾಕಿ ಬೆಳಸದ್ರೆ ಎಷ್ಟು ಚನ್ನಾಗಿ ಇರುತ್ತ ಒಂದ್ ಒಳ್ಳೆ ನೆನಪಾಗು ಇರುತ್ತೆ .

ಈ ಮಳೆಗಾಲದಲ್ಲಿ ಆ ಮರಿ ಉಳಿಯುತ್ತಾ ಒಂದ ಐದಾರು ಮರಿ ಇದಾವೆ ಈ ಮಳೆಲ್ಲಿ ನೆಂದು ನೆಂದು ಆ ಮರಿ ಏನ್ ಬಿಡಿ ಒಂದು ಇರಲ್ಲಾ.

ಸು ಬೆಳಗ್ಗೆ ಆದ್ರೆ ಸೂರ್ಯೋದಯಗಳನು ನೋಡಕೊಂಡ ಆರಾಮ ಆಗಿ ಇರಬಹುದು ಈ ಮಲ್ನಾಡ್ ಜನ ಏನ್ ಪುಣ್ಯ ಮಾಡಿದ್ರೋ ಏನೋ.